ಇಲ್ಲಿ ಸುಂದರವಾದ ರೀತಿಯಲ್ಲಿ ಅವುಗಳನ್ನು ಹಚ್ಚಿಟ್ಟಿದ್ದಾರೆ.

ಇದರ ಮೇಲೆ ಹೂಗಳ ರಂಗುರಂಗಿನ ಹೂಗಳಿಂದ ಸಾಜಯಿಸಿ ಇಟ್ಟಿದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಜಿಮ ಅನ್ನು ತಯಾರಿಸುದನ್ನು ಕಂಡಬಹುದು.

ಅಲ್ಲಿ ಒಂದು ದೊಡ್ಡದಾದ ಜಿಮ್ಮಿನ ಪೋಸ್ಟರ್ ಕೂಡ ಇ --

ಇಲ್ಲಿ ಒಂದು ಕುರ್ಚಿ ಕೂಡ ಇದೆ.

ಹಿಂದೆ ಒಂದು ಸ್ಕ್ಯಾನರ್ ಸ್ವಿಚ್ ಬೋರ್ಡ್ ಮತ್ತು ಶಾಂಪು ಮತ್ತು ಹಲವು ತರಹದ ಕಂಡೀಷನರ್ ಕೂಡ ನಾವು ಇಲ್ಲಿ ನೋಡಬಹುದು.

ಈ ಚಿತ್ರದಲ್ಲಿ ನಾವು ಆಶಾಪುರ ಟಾಯ್ಸ್ ಬರ್ತ್ಡೇ ಐಟೆಮ್ಸ್ ಅಂಡ್ ಜನರಲ್ ಸ್ಟೋರ್ ಅನ್ನು ನೋಡಬೋದು.

ಇಲ್ಲಿ ಈ ದುಖಾನಿನ ಪೂಜೆ ಇದೆ ಎಂದು ನಾವು ಇಲ್ಲಿ ನೋಡಬಹುದು .

ಈ ಚಿತ್ರದಲ್ಲಿ ನಾವು ಸನಾ ರೆಡಿಮಿಡ್ ಅಂಡ್ ಕನೆಕ್ಷನಿ ಎಂಬ ಹುಡುಗಿಯರ ಶಾಪ್ ಅನ್ನು ನಾವು ಇಲ್ಲಿ ನೋಡಬಹುದು.

ಪ್ಯಾಬ್ರಿಕ್ ನ ಶಾಪ್ ಆಗಿರುವುದನ್ನು ನಾವು ಇಲ್ಲಿ ನೋಡಬಹುದು.

ಈ ಚಿತ್ರದಲ್ಲಿ ನಾವು ನೋಡುವುದೆಂದರೆ ಸುಂದರವಾದ ದಟ್ಟದಾದ ಒಂದು--

ಪ್ರವೇಶ ಮಾಡುವ ಗೇಟ್ ಇದೆ ಅದರ ಮೇಲೆ ಲೈಟ್ ಹಚ್ಚಿಟ್ಟಿದ್ದಾರೆ ಅದರ ಒಳಗಿ ಒಂದು ಸರ್ಕಲ್ ನಂತಹ ಏನೋ ಕಾಣಿಸ್ತಾ ಇದೆ.

ಬಟ್ಟೆಯ ಅಂಗಡಿಯಂದು ನಾವು ನೋಡಬಹುದು ಹೊರಗೆ ಎರಡು ಬೈಕ್ ಗಳು ನಿಂತಿವೆ ಇಲ್ಲೊಬ್ಬ ಮನುಷ್ಯನು ಬೈಕಿನ ಮೇಲೆ ಎಲ್ಲಿಗೆ ಹೋಗುತ್ತಿದ್ದಾನೆ.

ಜೊತೆಗೆ ಅವನು ತಕ್ಕಡಿಯನ್ನು ತೆಗೆದುಕೊಂಡು ಕುಂತಿರುವುದನ್ನು ಕೂಡ ನಾವು ಇಲ್ಲಿ ನೋಡಬಹುದು.

ವನ್ನು ಮಾಡುತ್ತಿದ್ದಾರೆ ಕ್ಯಾಶ್ ಕೌಂಟರ್ ನಲ್ಲಿ ಇಬ್ಬರು ತಮ್ಮ ಬಿಲ್ ಪೆ ಮಾಡುತ್ತಿದ್ದಾರೆ ಮೇಲ್ಗಡೆ ಸುಮಾರು ಫ್ಯಾನ್ಸ್ ಗಳು ಕೂಡ ಇವೆ.

ಹಾಗೂ ಕಲರ್ ಪೆನ್ನು ಗಳು ಕೂಡ ನಾವು ಈ ಚಿತ್ರದಲ್ಲಿ ನೋಡಬಹುದು.

ಕಾರ್ಟಿನ ಮೇಲೆ ಒಬ್ಬ ವ್ಯಕ್ತಿಯು ಫ್ರೂಟನ್ನು ಮಾರುತ್ತಿದ್ದಾನೆ.

ಈ ಚಿತ್ರದಲ್ಲಿ ನಾವು ಒಂದು ಬೇಕ್ರಿ ಶಾಪ್ ಅನ್ನು ನೋಡಬಹುದು ಅಲ್ಲಿ ಒಬ್ಬ ಮನುಷ್ಯನು--

ಏನೇನೋ ತಗೋಳ್ತಾ ಇದ್ದಾನೆ ಅಲ್ಲಿ ಚಾಕ್ಲೇಟ್ಸು ಕೇಕು ಬ್ರೆಡ್ ಗಳು --

ಹೀಗೆ ಮುಂತಾದವು ಸಾಮಾನುಗಳು ಸರಿಯಾದ ರೀತಿಯಲ್ಲಿ ಅಲ್ಲಿ ಹಚ್ಚಿಟ್ಟಿದ್ದಾರೆ.

ಇಲ್ಲಿ ಸರಿಯಾದ ರೀತಿಯಲ್ಲಿ ಮೇಜುಗಳನ್ನು ಹಚ್ಚಿಟ್ಟಿದ್ದಾರೆ ಕುರ್ಚಿಗಳು ಕೂಡ ಇವೆ.

ಕುರ್ಕುರೆಗಳು ಕೂಡ ಇವೆ ವೇಫರ್ಸ್ ಇವೆ ಹಾಗು--